ಪ್ರೈವೇಟ್ ಬ್ಯಾಂಕಿನಲ್ಲಿ ಅಗ್ರಸ್ಥಾನ ಅದೆಲ್ಲ ಇರೋ ಒಂದು ಬ್ಯಾಂಕ್ ಇದ್ರೆ ಅದು ಹೆಚ್.ಡಿ.ಎಫ್.ಸಿ. ಬ್ಯಾಂಕ್ ಇರುತ್ತೆ. ಅದ್ರಲ್ಲಿ ಜನಗಳಿಗೆ ಎಲ್ಲಾ ಸರ್ವಿಸ್ ಕೊಡತಾ ಇದ್ದಾರೆ. ಹೋಮ್ ಲೋನ್ ಮತ್ತೆ ಸೇವಿಂಗ್ ಬ್ಯಾಂಕ್ ಕರೆಂಟ್ ಲೋನ್ ಬಿಸಿನೆಸ್ ಲೋನ್ಸ್ ಒಂದು ದೊಡ್ಡ ಬ್ಯಾಂಕ್ ವ್ಯವಸ್ಥೆಯಿದೆ ಇದು ಹೆಚ್.ಡಿ.ಎಫ್.ಸಿ. ಬ್ಯಾಂಕ್ .

ಈವಾಗೆಲ್ಲ ಸಿಟಿ ನಲ್ಲಿ ಒಳ್ಳೆ ಒಳ್ಳೆ ಗ್ರೌಂಡ್ಸ್ ಆಗಿದ್ದವೇ ನಮ್ ಇಂಡಿಯಾ ದಲ್ಲೂ ದೊಡ್ಡ ಒಂದು ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಮಾಡಿದ್ದಾರೆ

ಇದು ವಿಠ್ಠಲ ದೇವಸ್ಥಾನ ನಮ್ಮ ಹಂಪಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಹಂಪಿ ದಲ್ಲಿ ಇದೆ ನಾವ್ ಎಲ್ಲರಿಗೂನು ಚಿಕ್ಕೋನ್ ಇರೋದ್ರಿಂದನು ಎಲ್ಲಾ ಫ್ಯಾಮಿಲಿ ಎಲ್ಲಾ ಬಹಳ ಟೈಮ್ ಹೋಗ್ ಬಂದಿವಿ ಅಲ್ಲಿ ಹಂಪಿ ತೀರದ ರಥ ಇದೆ ಅಲ್ಲ ಅದು ಕಲ್ಲಿಂದು--

ಆ ಕೆಲ್ಸನ ಬೇರೆ ಯಾರು ಮಾಡಾಂಗಿಲ್ಲ ಅವ್ರೆ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ಅವ್ರುಗುನು ಜೀವನ ಎಲ್ಲಾ ಚೆನ್ನಾಗ್ ತುಮ್ --